ಹಾಗೆ ಹೌದು ನೋಡುವಾ ನಾನೇ ಇನ್ನೊಮ್ಮೆ ತ~ ತಗೊಂಡ್ರೆ call ಮಾಡ್ತೇನೆ. ಆಹ್ ಈಗ use ಮಾಡ್ಲಿಕ್ಕೆ ಆಗ್ತದ ನಿಮ್ಮದು mobile ?

ಅದು off ಏ ಆಗುದಿಲ್ಲ display ಅದು ಅದೆ button ಎಲ್ಲಾ ಹೋಗಿದೆ side ಇದ್ದು mobile ಲಿದ್ದು ಹಾಗೆ.

ಸರಿ ನಾ.

ಆಯ್ತ ಆಯ್ತ ಸರಿ ಇಡುದಾ ನಾನು.

Hello , hello ಕವಿತಾ? ಹಾ ಶರಣ್ರೀ ಅಕ್ಕಾರಾ, ಆರಾಮಿದ್ದಿರೀ? ಹ್ಮ್ ಶರಣ್ರೀ, ಏ ನಾ ಆರಾಮ, ನೀವ್ ಹೆಂಗದಿರಿ? ನಾವ್ ಆರಾಮಾದಿವಿ ನೋಡ್ರಿ, ಹೆಂಗೈತ್ರಿ ಊರ್ಕಡೆಯೆಲ್ಲಾ? ಹಾ, ವಾತಾವರ್ಣ ಇವತ್ ಒಂದ್ ಸ್ವಲ್ಪ ತಂಪದ ರೀ, ನಿಮ್ ಕಡೆ ಹೆಂಗದ?

ಹಾ, ಇದ್ ಹಬ್ಬೆಲ್ಲ ಹೆಂಗಾತ್ರಿ, ಗಣಪತಿ? ಹ್ಮ್, ಗಣಪತಿ ಹಬ್ಬ ಎಲ್ಲ ಚಲೋ ಮಾಡಿದ್ವಿ ನೋಡ್ರಿ, ನಿಮ್ ಕಡೆ ಎಲ್ಲ ಹೆಂಗಾತ್ರಿ? ಇಲ್ಲೆ ಒಂದ್ ಸ್ವಲ್ಪ simple ರೀ, ಅಸ್ಟೇನಾ grand ಇರಂಗಿಲ್ರಿ ನಮ್ ಕಡೆ ಆ.

ಇಲ್ಲೆ ಅಜ್ಜಿ ಮನೆಯಾಗ್, ಖಾಲಿ ಗಣಪತಿ ದಿನ ಒಂದಿನ ಹಬ್ಬ ಮಾಡಿ, ಪೂಜೆ ಮಾಡ್ತಾರಾ ಅಷ್ಟರಿ.

ಇಲ್ಲಿ ನಾವು ನಮ್ ತವ್ರ್‌ ಮನೆಯಾಗ್ ಮಾಡಾಂಗಿಲ್ರಿ, ಈ ಸರಿ ನಾವ್ ನಮ್ ಗಂಡನ್ ಮನೆಯಾಗ್ ಮಾಡಿದ್ದು.

ಬಾರಿ ಚಲೋ ಮಾಡ್ತೀವಿ, ಹಿಂದಿನ್ ದಿನ decoration ಎಲ್ಲ ಮಾಡ್ಕತಿವಿ.

ಹಾ, ಗಣಪ ಐದ್ ದಿನ ಕೂಡಿಸ್ತೀವ್ರಿ ನಾವ್.

ಐದ್ ದಿನ ಕುಂದ್ರಿಸ್ತೀವಿ, ಐದ್ ದಿನಾನೂ ತರತರ ಬೆಲ್ಲದ್ ಅಡಿಗಿ ಮಾಡ್ತಿವ್ರಿ. ಕಡುಬು, ಹೊಳ್ಗಿ, ಗೋಧಿ ಹುಗ್ಗಿ, ತಂಬಿಟ್ಟು, ಆ ಒಬ್ಬಟ್ಟು, ತಂಬಿಟ್ಟಲ್ರಿ ಒಬ್ಬಟ್ಟು.

ಈತರ ಎಲ್ಲ ಅಡ್ಗಿ ಮಾಡಿ, ದೇವ್ರಿಗೆ ಎಡಿ ಇಡದು.

ಪ್ರಸಾದ ತಗೋಳುದೂ, ಎಲ್ಲ ಒಂತರ grand ಆಗಿ ಮಾಡ್ತಿವ್ರಿ. ಹಾ, ಇಲ್ಲಿ ಅವೆಲ್ಲ ಮಾಡಾಂಗಿಲ್ರಿ. ಇಲ್ಲಿ ಬರೇ.

ಆ, ನಾವ್ ಕಡುಬು ಮಾಡ್ತೆವಲ್ಲ್ರಿ? ಹಂಗ ಇಲ್ಲಿ ತೆಂಗಿನ್ಕಾಯಿ ಹಾಕಿ, ಅಕ್ಕಿದ್ರಲ್ಲೇ ಮಾಡ್ತಾರ, ಬೇಯ್ಸಿ.

ಇಲ್ಲೆ ಇಲ್ಲ ಅವ ಐದ್ ದಿನಾನೂ ಐದೈದ್ ತರ ತಿಂಡಿ ತಿನ್ಸುಗಳು, ಎಲ್ಲನೂ ಮಾಡಿ, ಎಡಿ ಇಡ ಬೇಕ್ರಿ ನಮ್ ಕಡೆ.

ಹಾ ರಿ ಎಷ್ಟ್ ದಿನ ಗಣಪನ್ ಇಡ್ತೀವಿ ಐದ್ ದಿನಾನೂ ಮಾಡೋದು, ಮತ್ತಾ ಐದ್ ದಿನ ಇದ್ದಾಗೂನೂ ಊರ್ತುಂಬಾ ಎಲ್ಲಾರ್ ಮನೆಗೂ ಹೋಗಿ, ಅಕ್ಕಿಕಾಳ್ ಹಾಕಿ ಬರೋದು.

ಹೋಗೋದು, ನೋಡ್ಕೊಂಡ್ ಬರೋದು, ಪ್ರತ್ಯೊಂದ್‌ ಮನೆಯಾಗು ಹೆಂಗೆಂಗ್ ಗಣಪ ಅದಾವು, ಎಷ್ಟ್ ಸಣ್ವದವು, ಎಷ್ಟ್ ದೊಡ್ವದವು, ನಮ್ದ್ ದೊಡ್ಡೈತ, ಅವ್ರ್ದ್ ದೊಡ್ಡ್‌ದೈತಾ, ಈತರ ಎಲ್ಲ ಮಾಡ್ತಿರ್ತೇವಿ, ಮಕ್ಳೆಲ್ಲ ಕರ್ಕೊಂಡ್ ಹೋಗ್ಬರೋದು ಮಾಡೋದು.

ಇದ್, ನವರಾತ್ರಿ ಜೋರೇನ ಹಂಗಂದ್ರೀಸತಿ? ಹಾ ರೀ, ಮಾಡಕತೀವಿ ನೋಡ್ರಿ, ನವರಾತ್ರಿ ಅಂದ್ರೆ ಮತ್ತೀಗ್ ಒಂಬತ್ತಿನ ಎಲ್ಲ ದೇವಿಗಳ್ಗೂ ಪೂಜೆ ಅದ್ ಇದೆಲ್ಲ ಇರ್ತೈತ್ರೀ.

ಮತ್ತ, ಮುಂಜಾನೆ ಲಘು ಎದ್ದ್ ಗುಡಿಗದ್ ಹೋಗುದಿರ್ತೈತಿ ಬನ್ನಿ ಗಿಡಕ್ಕ್, ಹೊಗ್ತಿರೇನ ನಮ್ಗೊತ್ತಿಲ್ಲ! ನಮ್ದ. ಬನ್ನಿ ಗಿಡ ಇಲ್ರೀ ಇಲ್ಲೆಲ್ಲ.

ದೇವ್ರದ್ temple ಗ್ ಹೋಗ್ಬರ್ತಾರೀ.

ಹಾ ಹಾ, ನಮ್ ಕಡೆ ಎಲ್ಲ ಈ ಮುಂಜಾನೆ ನಸುಗ್ನಾಗ್ ಎದ್ಬಿಟ್ಟು, ಮನೆಯೆಲ್ಲ ಶುಚಿ ಮಾಡ್ಕಂಡ್, ಬನ್ನಿ ಗಿಡಕ್ಕೊಂದ್ ಆರ್ ಗಂಟೆಗ್ ಹೋದ್ರೆ, ಮನೀಗ್‌ ಹೊರ್ಳಿ ಬರಾಕ್ ಎಂಟ್ ಗಂಟೆ ಆಕೈತ್ ನೋಡ್ರಿ. ಹಾ ನಮ್ಗಲ್ಲಿ ಬನ್ನಿ ಎಲ್ಲ ಕೊಟ್ ಅಭ್ಯಾಸ ಅಲ್ರೀ, ಇಲ್ಲಿ ಬನ್ನಿ ಗಿನ್ನಿ.

ಹಾ. ಇದು ಆಯುಧ ಪೂಜಿ ಮತ್ತ್ ಪುಸ್ತ್ಕ, ಸರಸ್ವತಿ ಪೂಜಿ ಅಷ್ಟಾ.

ಮತ್ತೇ, ಉಪಾಸ ಮಾಡ್ತೀರೇನ್ರೀ ನೀವು? ಹಾ, ನಾನು ಒಂಬತ್ತ್ ದಿನಾನೂ ಹಿಡಿತೀನ್ರಿ ಉಪಾಸ್, ನೀವು? ಹಾ ಒಂಬತ್ತ್, ನಾವು ಕಡೇ ದಿನ ಅಷ್ಟೇ ಹಿಡಿತೀವ್ರಿ, ನಮಗ್ ಪಾಪು ಐತಲ್ರೀ?

ಹಾಂಗಾಗಿ ನಾವು, ಒಂಬತ್ತ್ ದಿನಾನೂ ನಾವು ಇದ್ ಮಾಡಾಕಾಗಾಂಗಿಲ್ಲ.

ಕಡೆ ದಿನ ಹೆಂಗಿದ್ರೂ ಶಿವರಾತ್ರಿ ಅಂತೊಂದಿರತ್ತಾ?

ಹಾ ಹಾ ರೀ, ಏನಂತೀರಿ?

ಸರಿ, ನಾ ಇನ್ನೊಮ್ಮೆ call ಮಾಡ್ತೀನ್ರೀ, ನಂಗೊಂದ್ urgent call ಅದ ಮಾಡ್ಲಿಕ್ಕ.

Hai ಶಿವಪ್ರಕಾಶ್ ಹೇಗಿದ್ದೀಯಾ? Hai ಅರುಣ್ ನಾನು ಚೆನ್ನಾಗಿದ್ದೇನೆ. ಕಾಫೀ ಆಯ್ತಾ? ಹಾ ಕಾಫೀ ಎಲ್ಲ ಆಯ್ತು, ನಿಂದು ಆಯ್ತಾ?

ನಂಗೆ ಕೂಡ ದೋಸೆ.

ಹಾ ಹೌದು. ಮತ್ತೆ ಮನೆಲೆಲ್ಲಾ ಹೇಗಿದ್ದಾರೆ? ಮನೆಲೆಲ್ಲಾ ಹುಷಾರಾಗಿದ್ದಾರೆ, ನಿಮ್ಮನೇಲಿ ಹೇಗಿದ್ದಾರೆ? ಹಾ ನನ್ನ ಮನೆಲೆಲ್ಲಾ ಆರಾಮವಾಗಿದ್ದಾರೆ.

ನಾನು ಇವಾಗ ರಜಾ ಅಂತ ಮನೇಲೆ ಇದ್ದೇನೆ. ಹಾ ನಾನು ಅದು .

ಹಾ ಒಂದು ಪ್ರವಾಸ ಎಲ್ಲಿಯಾದ್ರೂ ಹೋಗುವಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹಾ ನಾನು ಕೂಡ ಈಗ ರಜೆ ಅಂತ ಮನೇಲ್ಲೇ ಇದ್ದೇನೆ. ನಾವು ಎಲ್ಲ ಸೇರಿ ಹೋಗಬೋದ ಎಲ್ಲಿಗಾದ್ರೂ ಪ್ರವಾಸ ಅಂತ? ಹಾ ಹೋಗುವ, ಸುಮ್ಮನೆ ರಜೆಯಲ್ಲಿ ಮನೇಲಿ ಯಾಕೆ ಕೂತ್ಕೊಳ್ಳೋದು?

ಹಾ ಆಗ್ಬೋದು. Friends ಎಲ್ಲಾ ಬರ್ಬೋದಲ್ಲ ನಿಮ್ಮ friends ಎಲ್ಲಾ?

ಬರ್ಬೋದು ಬರ್ಬೋದು ಒಂದು ಐದು ಹತ್ತು ಜನ ಇದ್ರೆ ಒಳ್ಳೆ ಗಮ್ಮತ್ ಆಗ್ತದೆ. ಹೌದು, ಏನ್ ಆ ಒಳ್ಳೆ ಖುಷಿ ಮಾಡಿಕೊಂಡು ಹೋಗ್ಬೋದು.

ಅಲ್ಲಾ ಈ ಬೇರೆ ಎಲ್ಲಾದರೂ ಇಲ್ಲೆ ಹತ್ತಿರ ಎಲ್ಲಾದ್ರೂ ಹೋಗೋದ?

ಹತ್ತಿರ ನೋಡಿದ place ಎ ಬೇಡ ಸ್ವಲ್ಪ ದೂರದ place ಇಗೆ ಹೋಗೋದು ಒಳ್ಳೇದು, ನೋಡದ place ಇಗೆ.

ಹಾ ಅದೇ ಉತ್ತರಭಾರತಕ್ಕೆ ಹೋಗುವ.

ಮತ್ತೆ beach ಎಲ್ಲಾ ಆದ್ರೆ ಈಚೆನೆ ನೋಡ್ಬೇಕಷ್ಟೆ ನಾವು.

ಹೌದು beach ಇಲ್ಲ, ಖಾಲಿ ನದಿಗಳನ್ನ . ಹೌದು, ಎಲ್ಲಿಗೋಗುವ?

ಉತ್ತರಭಾರತದಲ್ಲಿ ಯಾವ ಯಾವ ಜಾಗಕ್ಕೆ ಹೋಗ್ಬೋದು? ಲಡಕ್ ಎಲ್ಲಾ ಒಳ್ಳೇದುಂಟಲ್ಲ place . ಹಾ bike ಅಲ್ಲಿ ಆದ್ರೆ ಹೋಗ್ಬೋದು. ಎಲ್ಲ bike ಅಲ್ಲಿ ಹೋಗ್ಲಿಕ್ಕೆ ಒಳ್ಳೆ ಇದಲ್ಲ.

ಹೌದು ಹೌದು. ನಿಮಗೆ ನೀವು ಇಷ್ಟರತನಕ ಯಾವ place ನೋಡ್ಲಿಲ್ಲ?

ನಾನು ಉತ್ತರ ಭಾರತ ಎಲ್ಲ ಹೋಗ್ಲಿಲ್ಲ, ಈಚೆ ದಕ್ಷಿಣ ಭಾರತ ಈ ಕಡೆ ಎಲ್ಲ ಹೋಗಿದ್ದೇನೆ, ತಮಿಳುನಾಡೆಲ್ಲ ಹೋಗಿದ್ದೇನೆ. ನಾನು ಕೂಡ same ತಮಿಳುನಾಡೆಲ್ಲ ಹೋಗಿದ್ದೇನೆ, ಆಚೆ ಆ ಕಡೆ ಒಂದು trip ಹಾಕುದೆ ಇಲ್ಲ ಪ್ರವಾಸ ಮಾಡೋದು ಒಳ್ಳೇದಂತ. ಅದೇ ಒಂದು ಪ್ರವಾಸ ಹೋಗ್ಬೇಕು ಈಗ ರಜೆಯಲ್ಲಿ.

ಮತ್ತೆ ರಾ~ ಯಾವಾಗ್ಲೂ ಶಾಲೆ ಶಾಲೆ college ಅಂತ ಬೊಡ್ದು ಹೋಗ್ತದಲ್ಲ?

ಹಾಗೆ ಆಚೆ ಆಚೆ ಹೋದ್ರೆ ಸ್ವಲ್ಪ ಚಳಿ ಇರ್ಬೋದು ಉತ್ತರ ಭಾರತದಲ್ಲಿ. ಹೌದು, ಮತ್ತೆ ವಿಶೇಷ?

ವಿಶೇಷ ಎಂಥ ಅದೇ ಇನ್ನ ಎಲ್ಲಿ ಅಂತ ನಾವು final ಮಾಡ್ಬೇಕು ಅದನ್ನು ಒಂದು ತೀರ್ಮಾನ ಮಾಡಿ ಹೇಗೆ ಅಂತ ಒಂದು, ಒಂದು ಇದಾಗ್ಬೇಕಲ್ಲ? ಹೋಗೋದು?

, ಎಷ್ಟು ಎಷ್ಟು ?

ಅದೆಲ್ಲ ಒಂದು ನಾವು ತೀರ್ಮಾನ ಮಾಡ್ಬೇಕು, ಒಂದು ಅದಕ್ಕೆ ಒಂದು ಏನಾದ್ರೂ ಒಂದು ಚರ್ಚೆ ಮಾಡ್ಬೇಕು. ಹೌದು, ಎಲ್ಲ group ಸೇರಿ ಒಂದು ಒಟ್ಟಿಗೆ discuss ಮಾಡ್ಬೇಕು ಅದರ ಬಗ್ಗೆ.

ಹಾ ಮತ್ತೆ ಮಧ್ಯಾಹ್ನಕ್ಕೆ ಏನು ಇವತ್ತು?

ಮಧ್ಯಾಹ್ನಕ್ಕೆ ಆ ಒಂದು function ಗೆ ಹೋಗ್ಲಿಕ್ಕೆ ಉಂಟು. ಹಾ ಹಾ ಗಮ್ಮತ್ ?

ಅಯ್ತು ಮತ್ತೆ ಹೋಗಿ ಬಂದು ಮತ್ತೆ ಈಗ ಪ್ರಯಾಣದ್ದು ಎಂತಾದ್ರೂ ಸಂಜೆ ಮತ್ತು ಒಂದು meeting ಮಾಡೋದಂತ?

ಈಗ ಹೋಗಿ ಒಳ್ಳೇದಲ್ಲ ನಮಗೆ college .